ಈದ್ ಮಾಣಿಕ್ಯಂತ್ ಅವುಕ್ಕೆಲ್ಲಾ ಮಂಡಕಿ ಹಾಕಿಬಿಡ್ತರೆ ಜನ್ರು.

ಅಲ್ಟ್ರಾ ಮಾಡ್ರನ್ ಇದಂಗ್ ಆಯತ್ ಅಲ್ಲಾ.

ಎಷ್ಟು ಖುಷಿ ಪಡ್ತಿದ್ರು ಸೇಬ್ಈ ಗ ನೂರಾಎಂಟು ಬಿಸ್ಕೆಟ್ ಬಂದ್ವ್ ಯಾವ ಯಾವದ್ ತಿನ್ನಬೇಕು ಗೊತ್ತಾಗಲ್ಲಾ.